ಮತ್ತು ನಾಲ್ಕು ಕೆಂಪು ಬಣ್ಣದ ಸೋಫಾ ಕೂಡ ಕಾಣಿಸುತ್ತಿದೆ.

ಇದರ ಬಣ್ಣ ಕೇಸರಿ ಮತ್ತು ಪಿಂಕ್ ಬಣ್ಣದಾಗಿರುತ್ತದೆ.

ನನಗೆ ಚಿತ್ರದಲ್ಲಿ ಒಂದು ಜಿಮ್ ಕಾಣಿಸುತ್ತಿದೆ.

ನ್ನ ಒಳಾಂಗಣ ನನಗೆ ಇದರಲ್ಲಿ ಕಾಣಿಸುತ್ತಿದೆ.

ಮತ್ತು ಮಧ್ಯಭಾಗದಲ್ಲಿ ನನಗೆ ವ್ಯಾಯಾಮದ ಸಲಕರಣೆಗಳು ಕೂಡ ಕಾಣಿಸುತ್ತಿವೆ.

ವಿಧಾನಸೌದದ ಎರಡು ಗೋಪುರ ಕೂಡ ನನಗೆ ಕಾಣಿಸುತ್ತಿದೆ.

ವಿದ್ಯುತ್ ತಂತಿ ಕಾಣಿಸುತ್ತಿದೆ ಮತ್ತು ಒಂದು ಬಿದಿ ದೀಪ ಕೂಡ ಕಾಣಿಸುತ್ತಿದೆ.

ಮತ್ತು ಗ್ರಂಥಾಲಯದಗೆ ಮತ್ತು ಒಂದು ಬೈಕ್ ಕಾಣಿಸುತ್ತಿದೆ.

ಪಾರ್ಕ್ ನಲ್ಲಿ ನಡೆದು ಹೋಗುವ ಒಂದು ದಾರಿ ಕಾಣಿಸ್ತಾ ಇದೆ.

ಮತ್ತು ಎಡಭಾಗದಲ್ಲಿ ಕೊರಿಯರ್ ಬುಕ್ಸ್ಗ ಳನ್ನು ಇರಿಸಿರುತ್ತಾರೆ.

ಒಂದು ಬಾಸ್ಕೆಟ್ ಬಾಲ್ ನಾ ಕೋರ್ಟ್ ಕಾಣಿಸುತ್ತಿದೆ.

ಒಂದು ಕಟ್ಟಡ ಕಾಣಿಸುತ್ತಿದೆ ಕಟ್ಟಡದ ಬಳಿ ಕಂಬ ಕಾಣಿಸುತ್ತಿದೆ.

ಮಸೀದಿಯ ಎರಡು ಚಿಕ್ಕ ಚಿಕ್ಕ ಗೋಪುರ ಕಾಣಿಸುತ್ತಿದೆ.

ಗೋಪುರಗಳು ಗೇಟ್ನ ಎಡ ಮತ್ತು ಬಲಭಾಗದಲ್ಲಿದೆ.

ಈ ಬೈಕ್ ಸರ್ವೀಸ್ ಸೆಂಟರ್ನ್ ಹೆಸರು ವೀರ್ ಬೈಕ್ ಸರ್ವೀಸ್ ಸೆಂಟರ್ .

ನನಗೆ ಇದರಲ್ಲಿ ಹಲವಾರು ಬೈಕ್ ಗಳನ್ನು ನಿಲ್ಲಿಸಿರುವುದು ಕಾಣಿಸುತ್ತಿದೆ.

ಮತ್ತು ಎಡ ಭಾಗದಲ್ಲಿ ಒಂದು ಮರ ಕಾಣಿಸುತ್ತಿದೆ.

ಮತ್ತು ಅ ಮರದ ಎದ್ರುಗಡೆ ಒಂದು ಚಿಕ್ಕ ಗೋಪುರ ಕಾಣಿಸುತ್ತಿದೆ.

ಮತ್ತೆ ಈ ಸೂಪರ್ಮಾರ್ಕೆಟ್ ನ ಒಳಗಡೆ ಒಬ್ಬ ಮನುಷ್ಯ ಕೂಡ ಕಾಣಿಸುತ್ತಿದ್ದಾನೆ.

ಆತ ಒಂದು ಫುಲ್ ಕೈ ಟಿ ಶರ್ಟ್ ಅನ್ನು ಧರಿಸಿರುತ್ತಾನೆ ಮತ್ತು ಪ್ಯಾಂಟ್ ಅನ್ನು ಧರಿಸಿರುತ್ತಾನೆ .

ಆ ಮಕ್ಕಳ ಹಿಂಭಾಗದಲ್ಲಿ ಒಂದು ಚಿಕ್ಕ ಕಟ್ಟಡ ಕೊಡ ಕಾಣಿಸುತ್ತಿದೆ.

ಈ ಆಟದ ಮೈದಾನವನ್ನು ಹುಲ್ಲಿನಿಂದ ಮಾಡಲಾಗಿದೆ.

ನನಗೆ ಒಂದು ಕೋಳಿ ಸಕರ್ಣಿಕೆ ಕೇಂದ್ರ ಕಾಣಿಸುತ್ತಿದೆ.

ಮತ್ತು ದೀಪಲಂಕಾರದ ವ್ಯವಸ್ಥೆ ಕೂಡ ಕಾಣಿಸುತ್ತಿದೆ.

ತ್ತು ಯುವಕನ ಕುತಿಗೆಯಲ್ಲಿ ಒಂದು ವಸ್ತ್ರ ಇದೆ.

ಪ್ರತಿ ಬಿಂಬದಲ್ಲಿ ಹಲವರು ಮನುಷ್ಯರು ಕಾಣುತ್ತಿದ್ದಾರೆ.